ಮೋಟಾರ್ ಸೈಕಲ್ ನಿಂತಿದೆ ಮತ್ತು ಅದರ ಪಕ್ಕದಲ್ಲಿ ಒಂದು ಜೀಪ್ ನಿಂತಿದೆ ಇಲ್ಲಿ ಪಾಟೀಲ್ಸ್ ಎಂದು ಅದರ--

ಒಂದಿಷ್ಟು ಕಟ್ಟಿಗೆ ಚೂರುಗಳು ಬಿದ್ದಿವೆ ಮತ್ತು ಇಲ್ಲಿ ಕಬ್ಬಿಣದ ಕಂಬವನ್ನು ಕಾಣಬಹುದು ಮತ್ತು ಮೇಲ್ಭಾಗದಲ್ಲಿ ಒಂದು ದೊಡ್ಡದಾದ.

ಈ ಒಂದು ಚಿತ್ರದಲ್ಲಿ ಒಂದು ಬೋರ್ಡ್ ಕಾಣಿಸುತ್ತಿದೆ.

ದೂರದಲ್ಲಿ ಬೆಟ್ಟಗಳು ಮತ್ತು ಗುಡ್ಡಗಳ ನಡುವೆ ಒಂದಿಷ್ಟು ಮರಗಳು ಬೆಳೆದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ.

ದೊಡ್ಡದಾದ ಒಂದು ಪೆಂಡಾಲ್ ಒಡೆಯಲಾಗಿದೆ ಮುಂಭಾಗದಲ್ಲಿ ಒಂದು ನೀಲಿ ತಾಡ್ಪತ್ರೆಯನ್ನು ಕೆಳಗಡೆ ಹಾಸಲಾಗಿದೆ ಮತ್ತು ಒಂದಿಷ್ಟು--

ಈ ಒಂದು ಚಿತ್ರದಲ್ಲಿ ಎಂ_ಪಿ ಪ್ಯಾಲೇಸ್ --

ಮಿಲ್ಕ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ .

ಇಬ್ಬರು ವ್ಯಕ್ತಿಗಳು ನಿಂತಿರುವುದು ಕಾಣಿಸುತ್ತಿದೆ ಮತ್ತು ಇಲ್ಲಿ ಪೆಂಡಲ್ ಹೊಡೆಯಲಾಗಿದೆ ಮ್--

ಈ ಒಂದು ಚಿತ್ರದಲ್ಲಿ ಇಬ್ಬರು ಗೊಂಬೆಗಳಿಗೆ ಅ ಬಟ್ಟೆಯನ್ನು ತೊಡಿಸಿರುವುದು ಕಾಣಿಸುತ್ತಿದೆ ಮತ್ತು ಇಲ್ಲಿ ಎರಡು ಬಿಳಿ ಬಲ್ಪ್ ಗಳು ಕಾಣಿಸುತ್ತಿವೆ.

ಒಳಗಡೆ ಒಂದಿಷ್ಟು ಗೊಂಬೆಗಳಿಗೆ ಹಲವಾರು ಬೆಟ್ಟಗಳನ್ನು ತೊಡಿಸಿದ್ದಾರೆ ಮತ್ತು ಬಟ್ಟೆಗಳನ್ನು ಒಂದು--

ಮತ್ತು ಪಕ್ಕದಲ್ಲಿ ಒಂದು ಮೂರು ಮಹಿಳೆಯರು ಕಾಣಿಸ್ತಿದ್ದಾರೆ ಅವರ ಮುಂದ್ಗಡೆ ಒಂದ್ ಬುಟ್ಟಿಯಲ್ಲಿ ಸಣ್ಣದಾದ ಹೂವಿನ ಗಿಡ ಬೆಳೆದಿದೆ ಮತ್ತು ಕಿಟಕಿಯು ಮುಂದುಗಡೆ ಕಾಣಿಸುತ್ತಿದೆ.

ಹಲವಾರು ಬಸ್ ಗಳು ಕಾಣಿಸುತ್ತಿವೆ ಇಲ್ಲಿ ಹಲವಾರು ವ್ಯಕ್ತಿಗಳು ಚೇರ್ ನ ಮೇಲೆ ಕುಳಿತುಕೊಂಡಿದ್ದಾರೆ.

ದೂರದಲ್ಲಿ ಒಂದು ಕಾಂಪೌಂಡ್ ಕಾಣಿಸುತ್ತಿದೆ ಅದರ ಪಕ್ಕದಲ್ಲಿ--

ಇಲ್ಲಿ ಕೆಳ ಭಾಗದಲ್ಲಿ ಒಂದಿಷ್ಟು ಸಿಹಿ ತಿನಿಸುಗಳು ಮತ್ತು ಒಂದಿಷ್ಟು ಮಸಾಲೆ ಪದಾರ್ಥಗಳು ಜಿ_ಆರ್_ಜಿ ತುಪ್ಪಾ ಎಲ್ಲೋವು ಕೂಡ ಇದೆ.

ಅರಫ್ ಕಲ್ಲುಗಳನ್ನು ಹೊಂದಿಸಲಾಗಿದೆ ಇಲ್ಲಿ ಹಲವಾರು ವ್ಯಕ್ತಿಗಳು ಬಾಗಿಲಲ್ಲಿ ನಿಂತಿದ್ದಾರೆ.

ದೆ ಮತ್ತು ಪಕ್ಕದಲ್ಲಿ ಒಂದಿಷ್ಟು ಆಟಿಕೆಯ ಒಂದಿಷ್ಟು ಸಾಮಾನುಗಳು ಕಾಣಿಸುತ್ತಿವೆ.

ಇದು ಒಂದು ವಿದ್ಯುತ್ ವೈರ್ ಗಳ ತಂತಿಗಳು ನೆಲಕ್ಕೆ ಹಾಕಲಾಗಿದೆ ಮತ್ತು ಇಲ್ಲಿ ಒಂದಿಷ್ಟು ಕೇಬಲ್ ಗಳಿವೆ.

ಟೇಬಲ್ ಚೇರ್ ಇರುವುದು ಕೂಡ ಈ ಚಿತ್ರದಲ್ಲಿ ಕಾಣುಸ್ತಾ ಇದೆ.

ಈ ಒಂದು ಚಿತ್ರದಲ್ಲಿ ಒಂದು ದೊಡ್ಡದಾದ--

ಕೆರೆ ಕಾಣಿಸುತ್ತದೆ ಇಲ್ಲಿ ಒಂದಿಷ್ಟು ಬೋಟ್ ರೈಡಿಂಗ್ ಗಳನ್ನು ನಾವು ಕಾಣಬಹುದು ಇಲ್ಲಿ ನೀಲಿ ಹಸಿರು--

ದೂರದಲ್ಲಿ ಹಲವಾರು ರಸ್ತೆಗಳು ಮತ್ತು ದೊಡ್ಡ ದೊಡ್ಡ ಗಿಡ ಮರಗಳನ್ನು ಕೂಡ ನಾವು ಕಾಣಬಹುದಾಗಿ--

ಡೊಂಟ್ ವಿಶ್ ಫಾರ್ ಇಟ್ ವರ್ಕ್ ಎಂದು ಗೋಡೆಯ ಮೇಲೆ ಬರೆಯಲಾಗಿದೆ ಮತ್ತು ಇಲ್ಲಿ ಒಂದಿಷ್ಟೂ ಬಟನ್ ಗಳನ್ನು ಕೂಡ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಇದು ಒಂದು ಅಂಗಡಿ ಯಾಗಿದ್ದು--

ಬಿಳಿ ಲೈಟ್ ಕಾಣಿಸುತ್ತಿದೆ ಮತ್ತು ಒಂದಿಷ್ಟು ದಾರಗಳನ್ನು ಎಳಿ ಬಿಡಲಾಗಿದೆ.

ಇಲ್ಲಿ ಒಂದಿಷ್ಟು ಮಹಿಳೆಯರು ಮತ್ತು ಒಂದಿಷ್ಟು ವ್ಯಕ್ತಿಗಳು ಕಾಣಿಸುತ್ತಿದ್ದಾರೆ.

ಮತ್ತು ಒಂದಿಷ್ಟು ವಾಹನಗಳು ನಿಂತಿವೆ ಇದರ ಮುಂಭಾಗದಲ್ಲಿ ಒಂದು ದೊಡ್ಡದಾದ ಮನೆ ಇದೆ ಮತ್ತು ಕಾಂಪೌಂಡ್ ನಲ್ಲಿ ಗೇಟನ್ನು ಹಾಕಲಾಗಿದೆ.

ಶೇಕರ್ ಆಟೋ ವರ್ಕ್ಸ್ ಎಂದು ಬರೆಯಲಾಗಿದೆ ಸ್ಪೆಷಲಿಸ್ಟ್ ಇನ್ ಸರ್ವಿಸಿಂಗ್ ಅಫ್ ಆಲ್ ಲೇಟೆಸ್ಟ್ --

ಮತ್ತು ಈ ಬೋಟ್ ನ ಈ ಬೋಟನ್ನು--

ದಂಡೆಯ ಎದುರ್ ಎದುರಿಗೆ ಇಲ್ಲೊಂದು ಅಗ್ಗದಿಂದ ಕಟ್ಟಲಾಗಿದೆ ಮತ್ತು ಇಲ್ಲಿ ಎರಡು ಸಣ್ಣ ಬೋಟ್ ಗಳನು ಕೂಡ ನಾವು ಈ ಚಿತ್ರದಲ್ಲಿ ಕಾಣಬವುದಾಗಿದೆ ದೂರದಲ್ಲಿ ಹಲವಾರು--

ಗಿಡಗಳು ಕಾಣಿಸುತ್ತಿವೆ ಮತ್ತು ಸೂರ್ಯಾಸ್ತ ವಗುನುದನ್ನ ಕಾಣಬಹುದು.

ಈ ಒಂದು ಚಿತ್ರದಲ್ಲಿ ಶ್ರೀ ಅಯ್ಯಂಗಾರ್ ಬೇಕರಿ --

ಆಗಿದೆ ಮತ್ತು ಇದರ ಕೆಳಗಡೆ ಬೇಕರಿ ರಿಗೆ ಒಂದಿಷ್ಟು--

ಮತ್ತು ಒಂದು ದೊಡ್ಡದಾದ ಕಾಂಪೌಂಡರ್ ಕಾಣಿಸುತ್ತಿದೆ ಮತ್ತು ಇಲ್ಲಿ ಸಣ್ಣದಾದ ಒಂದು ದೋಣಿಯನ್ನು ನಿರ್ಮಿಸಲಾಗಿದೆ ನೀರನ್ನು ನಿಲ್ಲಿಸಲಾಗಿದೆ.

ಮತ್ತು ಮುಂಭಾಗದಲಿ ಒಂದು ಕಬ್ಬಿಣದ ಗೇಟನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಆನೆ ಇದೆ ಮತ್ತು ಆನೆಯ ಮೇಲೆ ಒಬ್ಬ ಮಾವುತನು ಒಂದು ಕಟ್ಟಿಗೆಯನ್ನು ಹಿಡಿದುಕೊಂಡು ನಿಂತಿದ್ದಾನೆ ಮತ್ತು ಹಿಂಭಾಗದಲ್ಲಿ ಒಬ್ಬ ವ್ಯಕ್ತಿಯು ಅದಕ್ಕೆ ನೀರನ್ನು ಚಿಮುಕಿಸುತ್ತಿದ್ದಾನೆ ಇದರ ಒಂದು ನದಿ ಹೊಳೆಯಲ್ಲಿ ಇದಕ್ಕೆ ಸ್ನಾನ ಮಾಡಿಸುತ್ತಿದ್ದಾರೆ ಹಿಂಭಾಗದಲ್ಲಿ ಹಲವಾರು ಪುರುಷರು ಮಹಿಳೆಯರು ಕಾಣಿಸುತ್ತಿದ್ದಾರೆ ಒಂದು ದೋಣಿಯೂ ಕಾಣಿಸುತ್ತಿದೆ ಅದಕ್ಕೆ ಒಂದು --

ಅ ತಗಡಿನಿಂದ ಆವೃತವಾಗಿದೆ ಇಲ್ಲಿ ಒಂದು ಫ್ಯಾನ್ ಕಾಣಿಸುತ್ತಿದೆ ಮತ್ತು ಇಲ್ಲಿ ಮಾವಿನ ತೋರಣದ ಎಲೆಗಳು ಕೂಡ--

ಈ ಒಂದು ಚಿತ್ರದಲ್ಲಿ ಒಂದು ದೊಡ್ಡದಾದ ದೇವಸ್ತಾನವಿದೆ.

ಮತ್ತೆ ಪಕ್ಕದಲ್ಲಿ ಎ ಒಂದು ದೊಡ್ಡದಾದ ಮಳಿಗೆಯು ಕಾಣಿಸುತ್ತಿದೆ.